ಈ ಪಾರ್ಕ್ ಇನಲ್ಲಿ ಕೆಲವು ಮಂದಿ ಓಡಾಡುತ್ತಿದ್ದಾರೆ.

ಇಲ್ಲಿ ಒಬ್ಬ ವ್ಯಕ್ತಿಯು ಬಿಳಿಯ ಶರ್ಟ್ ಧರಿಸಿ ನಡೆದಿ ನಡೆದುಕೊಂಡು ಹೋಗುತ್ತಿದ್ದಾರೆ.

ರಸ್ತೆಯಲ್ಲಿ ಯಾವ ವಾಹನಗಳ ಓಡಾಟ ಇಲ್ಲದೆ ಖಾಲಿಯಿದೆ.

ಇದು ಒಂದು ದೊಡ್ಡದಾದ ಜಿಮ್ಮು ಕಾಣಿಸುತ್ತಿದೆ.

ಇದರ ಒಳಗಡೆ ಪ್ರಾರ್ಥನೆ ಮಾಡುತ್ತಿದ್ದಾರೆ ಕೆಲವರು.

ಈ ಕೋಣೆಯ ಪಕ್ಕ ಒಂದು ಕಿಟಕಿ ಇದೆ.

ಈ ಶಾಲೆಯ ಅಲ್ಲಿ ಹುಡುಗರು ಹಾಗೂ ಹುಡುಗಿಯರು ಕೆಂಪು ಬಣ್ಣದ ಟೀಶರ್ಟ್ ಹಾಕಿಕೊಂಡು ಫುಟ್ಬಾಲ್ ಆಡುತ್ತಿದ್ದಾರೆ.

ಹಾಗೂ ತುಂಬಾ ಜನರು ಅವರವರ ಜಾರಿನಲ್ಲಿ ಕುಳಿತು ಓದುತ್ತಿದ್ದಾರೆ.

ಹಾಗು ಈ ಬಲೂನ್ ಗಳೆಲ್ಲವು ಕೂಡ ಕೆಂಪು ಹಾಗು ಹಳದಿ ಬಿಳಿ ಬಣ್ಣದಲ್ಲಿದೆ.

ಹಾಗೂ ಎಲ್ಲಾ ಮೀನುಗಳನ್ನು ಕೂಡ ನೇರವಾಗಿ ಜೋಡಿಸಿಟ್ಟಿದ್ದಾರೆ.

ಹಾಗು ಗಾಜಿನ ಒಳಗಡೆ ಒಬ್ಬ ವ್ಯಕ್ತಿ ಕುಳಿತಿದ್ದಾರೆ.

ಒಂದು ದ್ವಿಚಕ್ರ ವಾಹನಗಳ ಶೋರೂಂ .

ಕೆಲವರು ಬಸ್ಸು ಗಳನ್ನೇ ನೋಡುತ್ತಾ ನಿಂತಿದ್ದಾರೆ.

ಇದು ಒಂದು ಮೆಕ್ಯಾನಿಕ್ ಶಾಪ್ .

ಕೂ ಡ್ರೈವರ್ ನಿಂದ ನೆಟ್ ಅನ್ನು ಬಿಚ್ಚುತ್ತಿದ್ದಾರೆ.